ಈ ಚಿತ್ರದಲ್ಲಿ ನಾವು ಒಂದು ಕೆರೆಯನ್ನು ಕಾಣಬಹುದು.

ಇಲ್ಲಿ ತುಂಬ ಮರಗಳು ಕಾಣಿಸುತ್ತಿದ್ದೆ ಹಾಗು ಒಂದು ಗೇಟ್ ಅನ್ನ ನೋಡಬಹುದು.

ಹಾಗು ಇಲ್ಲಿ ಒಬ್ಬ ಹುಡುಗ ತನ್ನ ಚಿತ್ರವನ್ನು ತೆಗೆದುಕೊಳ್ಳುತ್ತಿದ್ದಾನೆ

ಇಲ್ಲಿ ತುಂಬ ಕಾರುಗಳನ್ನು ನಿಲ್ಲಿಸಿದ್ದಾರೆ ಹಾಗು ಸ್ವಲ್ಪ ಜನ ಕಾರ್ ಅನ್ನು ರಿಪೇರಿ ಮಾಡುತ್ತಿದ್ದಾರೆ.

ಗು ಇಲ್ಲಿ ಪಕ್ಕದಲ್ಲಿ ನಾವು ಒಂದು ಮನೆಯನ್ನು ಕಾಣಬಹುದು ಹಾಗೂ ಅದರ ಪಕ್ಕದಲ್ಲಿ ಒಂದು ಮರವನ್ನು ನೋಡುತ್ತಿದ್ದೇವೆ.

ಚಿತ್ರದಲ್ಲಿ ಒಂದು ಕಾರನ್ನು ಕಾಣಬಹುದು ಹಾಗೂ ಕಾರಿನ ಪಕ್ಕದಲ್ಲಿ ಒಂದು ಬೋರ್ಡ್ ಮೇಲೆ ವೆಲ್ಕಮ್ ಟು ದ ಸ್ಮಾರ್ಟ್ ವರ್ಕ್ ಶಾಪ್ ಗೋ ಮೆಕಾನಿಕ್ ಎನ್ನುವ ಬೋರ್ಡ ನ್ನು ಕಾಣುತ್ತಿದ್ದೇವೆ.

ಹಾಗು ತುಂಬ ಶಾಂಪು ಬಾಟಲ್ಲುಗಳನ್ನು ಕೂಡ ನೋಡುತ್ತಿದ್ದೇವೆ ಇಲ್ಲಿ ಒಬ್ಬ ಹುಡುಗ ಅಲ್ಲಿ ಕೆಲಸ ಮಾಡುತ್ತಿದ್ದಾನೆ ಹಾಗು ಇಲ್ಲಿ ನಾವು ಜಗ್ಗುಗಳನ್ನು ಕೂಡ ನೋಡುತ್ತಿದ್ದೇವೆ.

ಇಲ್ಲಿ ಇಬ್ಬರು ನಿಂತುಕೊಂಡಿದ್ದಾರೆ ಹಾಗೂ ಗಾಡಿಗಳನ್ನು ನಿಲ್ಲಿಸಿದ್ದಾರೆ.